ಹ್ಮ್ ನಿಮ್ ಕಡೆ ಹೆಂಗೈತಿ?

ನಮ್ಕಡೆ ಬಿಸಲ್ ಭಾಳೈತಿ ನೋಡ್ ಅಕ್ಕ.

ಹ್ಮ್ ಮತ್ತ, ಊಟ ಅದೆಲ್ಲಾ ಆಯ್ತು?

ಹಾ ಊಟ ಆಯ್ತಕ್ಕ ಇವಾಗ. biscuit ತಿಂತಾ ಇದಿನಿ .

ನೋಡಕಾ ಹಿಂಗೆ ಬಿಸಲೈತಿ. ಉಸರೂ ಅಂತೈತಿ.

ಮತ್ ಬ್ಯಾಸಗೀಗೆ ಹಪ್ಳಾ ಗಿಪ್ಳಾ ಏನೂ ಹಾಕಂಗಿಲೇನ್ ನೀವ್.

ಹಪ್ಳಾ ಬ್ಯಾಸಗೀಗೆ ಹಾಕೀನಲಕ್ಕ ನಾನ್ ಹಪ್ಳಾ ಹಾಕ್ತೀನ್.

ಮೇಲ್ಗಡೆ ಹ್ಞೂ ಹಾಕ್ತೀನಕಾ.

ಹ್ಮ್ ಬ್ಯಾಸ್ಗೀಗ್ ಹಾಕ್ತಿರ್ತಾರಲ್ಲಾ ಅದಕ್ ಕೇಳ್ದೆ.

ಹಾ ನಾನ್ ಮೇಲ್ಗಡೆ ಒಯ್ದು ಕೆಳ್ಗಡೆ ಕುದ್ದುಸ್ಕೊಂಡೂ ಮೇಲ್ಗಡೆ ಒಯ್ತೀನ್ terrace ಮ್ಯಾಲೆ.

ಹೌದಾ ಚೊಲೋ ಆಗ್ತಾವ್ ಈ ಬ್ಯಾಸ್ಗ್ಯಾಗ್ ಹಾಕ್ಬೇಕು full ಒಣಗ್ ಬಿಡ್ತಾವಲಾ.

ಹ್ಮ್ ಮತ್ತ?

ಮತ್ತೇನ್ ನೋಡಕಾ ಇದೇ ಬಿಸ್ಲಲ್ ಕೆಲ್ಸ ಮಾಡೋದು

ಸ್ವಲ್ಪ ಬೇಳೆಲೆಲ್ಲಾ ಇದು ಆಗಿದೆ. ಬಿಸ್ಲಲ್ ಒಯ್ದ್ ಹಾಕ್ತಾ ಇದೀನಿ.

ಹೌದು ಬಿಸ್ಲ್ ಬಾಳ ಬಿಸ್ಲಿಗ್ ಬೆಳೀನು ನಾಶಾ ಮನ್ಶಾರೂ ನಾಶಾ ಹಂಗಾಗೇತಿ.

ಬಿಸ್ಲಿಗೆಲ್ಲಾ ಮನ್ಶ್ಯಾರ್ ಸತೆ ಉಸ್ರೋ ಅನ್ನೋ ಪಾಳಿ ಬಂದಿದೆ ನೋಡಿ ಅಕ್ಕ. ಹ್ಮ್ ಹೌದ್ ಬಿಸ್ಲಿಗ್ ಬರೇ ಊಟ ಬ್ಯಾಡ ಏನ್ ಬ್ಯಾಡ ಬರೇ ನೀರ್ ಕುಡಿಬೇಕ್ ನೀರ್ ಕುಡಿಬೇಕನಿಸ್ತೇತಿ.

ಬಿಸಿಲು ಬ್ಯಾಸ್ರ್ ಅನ್ನಿಸ್ಬುಡ್ತೇತ್ ಬಾಳ.

ಅಷ್ಟೆ ಬಿಸಿಲು ಬ್ಯಾಡಪ್ಪಾ ಇನ್ನಾ ಚಳಿಗಾಲ ಇನ್ನಾ ಮಳೆಗಾಲ ಬರ್ಲಿ ಬಿಸಲ್ ಬ್ಯಾಡಪಾ ಅನಸ್ತೇತಿ.

ಹೌದ್ ಅಷ್ಟೋಂದ್ ಬಿಸಿಲಿದೆ ನೋಡಿ ಅಕ್ಕ ಈಗೆ. ಮತ್ತೆ ಮುಂದಿನ್ ತಿಂಗ್ಳು ಮತ್ತೆ ಹೆಚ್ಗೆ ಆಗ್ತೇತ್ತೆ ಅಕ್ಕ ಬಿಸ್ಲು.

ಹೌದು ಬಾಳ್ ಆಗ್ತತೇತಿ ಇನ್ನ May .

ಹ್ಮ್ May ಮತ್ ಮುಗ್ಯೋವರ್ಗೂನೂ ಜಾಸ್ತಿನೇ ಇರ್ತತಿ.

ಹ್ಮ್ ಹತ್ತತ್ರಾ June ಬಂದ್ ಮ್ಯಾಲ್ ಸ್ವಲ್ಪ್ ಸ್ವಲ್ಪ್ ಕಡಿಮ್ ಆಕ್ಕೋಂತ್ ಬರ್ತೇತ್.

ಹಾ ಅಕ್ಕ ಅಷ್ಟೇ June ಕ್ಕಿಂತ ಸ್ವಲ್ಪ ಏನೋ ಬಿಸ್ಲು ಅಷ್ಟೇ. ಹ್ಮ್ ಮಳಿ start ಆಗ್ರ್ತೇತಲ್ಲಾ ಅವಾಗಷ್ಟ್ ಬಿಸ್ಲ್ ಇರಲ್ಲಾ.

ಹಾ April, May ನೋಡಕ್ಕ ಬಿಸ್ಲ್ ಎಷ್ಟ್ ಇರ್ತೇತ್ರೀ ಅಬ್ಬಬ್ಬಬ್ಬಾ ಹೇಳ್ಬಾರ್ದ್ ಅಷ್ಟೋಂದ್.

ಮನೇಲ್ ಕೂನ್ತ್ಕೂತ್ಕೇ ಯಾಕಪ್ಪಾ ಮನೇಲ್ ಕೂತ್ಕೋ ಅಂತಾರೇ ಅನ್ನಂಗಾಗತ್ತೆ.

ಏನ್ cooler ಹಚ್ದ್ರೂನೂ ತಣ್ಣಗ್ ಗಾಳಿ ಬರೋದಿಲ್ಲಾ. ಏನ್ ಹಚ್ದ್ರೂನು. ಒಟ್ . ಎಷ್ಟಂತ್ ಗಾಳ್ ಬರ್ಬೇಕದು ದ್~ ತಣ್ಣಗ್ ಬಂದ್ ಬಂದ್ ಸಾಕಾಗ್ ಬಿಸಿ ಬರಾಕ್ ಚಾಲೂ ಆಕತ್ ಚಾ~ ಗಾಳಿ. ಹ್ಮ್ ಬಿಸೀ ಬರಾಕ್. ಹೊರ್ಗಿಂದೇ ತಣ್ಣಗ್ ಗಾಳಿ ಚಲೋ ಅಕ್ಕ.

ಹ್ಮ್ ಇದ್ ಬಿಸಿಲ ಭಾಳ ಇದೆ ಸೆಕೆ ಆಗ್ತೇತಕ್ಕ.

ಎಲ್ಲಾರ ಹೊರ್ಗಡೆ ಹೋಬೇಕಾದ್ರೂನೂ makeup ಆಗ್ ಹೋಬೇಕಾದ್ರೂನಾ ಎಲ್ಲಾ ಬೆವ್ರ್ಬಿಟ್ಟ . ಎಲ್ಲಾ ರಾಡಿ ಹಿಡೀತೈತ್ ಮಕ . ಹಾ ಅಷ್ಟೇ ಅಕ್ಕ ಮುಖ ಎಲ್ಲಾ full ಬೆವ್ರೇ ಬೆವ್ರಕ್ಕ.

ಹ್ಮ್ ಮತ್ತಿಷ್ಟು ಮುಖ ಕೆಟ್ಟಂಗಾಗ್ಬಿಡ್ತೇತ್ ಅದು.

ಹಾ ಇವಾಗ್ ನೋಡಕ್ಕ ಹೊರ್ಗಡೆ ಹೋಬೇಕಾದ್ರೆ ಯಾಕರೆ ಬಾ ಅಂತಾರಪಾ ಅನ್ನಂಗಾಗ್ತತೆ ಅಕ್ಕ.

ಹೌದು ಬಿಸ್ಲಿಗ್ದ್ ಹೊರಾಕ್ ಹೆಜ್ಜೆ ಇಡಾಕಾಗಲ್ಲಾ ಎಲ್ರೂ ಕರ್ಯಾಕ್ ಯಾಕರೆ ಕರೀತರೋ ಅಂತನ್ಸುತ್. ಹಾ ಯಾಕರ ಕರೀತಾರ ಅನ್ನಂಗಾಗ್ತತೆ ನೋಡಿ ಅಕ್ಕ. ಹ್ಮ್ ಅದ್ರ ಈ ಬಿಸ್ಲಾಗ function ಗುಳ್ ಹೆಚ್ಚಿರ್ತಾವು. ಇದೇ time ನಾಲ್ಲಿ .

ಲಗ್ನ ಮುಹೂರ್ತ ಈಗೆ ಜಾಸ್ತೀ ಇರೋದಲ್ಲಕ್ಕ.

ಹ್ಮ್ ಸರಿ ಲಕ್ಷ್ಮೀ ಮತ್ ಹಚ್ತೇನಂತೆ. ಹಾ bye ಅಕ್ಕ. ಮನೇಲ್ ಕೆಲ್ಸ ಇದೆಕ್ಕ. Okay ಅಕ್ಕ .

ನಮ್ಮ ಶಾಲೆ ದಿನಗಳೆಲ್ಲ ಎಷ್ಟು ಚಂದ ಇತ್ತಲ್ಲ ನಮ್ಗೆ ಈಗ ಎಲ್ಲ ಅದನ್ನೆಲ್ಲ ತುಂಬ ನೆನಪಾಗ್ತಾ ಉಂಟು ಕಣೆ ಅಹ್ ಎಷ್ಟು ದಿವಸ ಆಯ್ತು ಎಷ್ಟು ವರ್ಷ ಆಯ್ತು ನಾವು ಶಾಲೆ ದಿನಗಳನ್ನೆಲ್ಲ ಬಿಟ್ಟು. ಆಗದ್ದು ಪ್ರಪಂಚವೇ ಚಂದ ಇತ್ತು ಹೇಳ್ಬೇಕಂದ್ರೆ ಈಗ ನಾವು ಯಾಕಾದ್ರು ದೊಡ್ಡದಾಗಿ ಕೆಲಸದಲ್ಲೆಲ್ಲಾ ನಮ್ಮ ಇದನ್ನ ತೊಡ್ಕೋಲ್~ ತೊಡಗಿಸಿ ಕೊಂಡಿದ್ದೇವೆ. ಆದ್ರೆ ಆಗದ ದಿನಗಳು ಎಷ್ಟು ಚಂದ ಇತ್ತು ಹೇಳ್ಬೇಕಂದ್ರೆ ಶಾಲೆಗೆ ಹೋಗುದು ಮತ್ತೆ ಅಲ್ಲಿ ಅಹ್ ನಮ್ಮದು ಅಹ್ ಶಾಲೆ ಪಾಠಗಳನ್ನೆಲ್ಲ ನೆನಪ್~ ಈಗ ಎಲ್ಲ ಅದೆಲ್ಲ ನೆನಪಾಗ್ತದೆ ಅಹ್ ಚಂದ ಇತ್ತ್~ ಚಂದ ಆಗ್ತಿತ್ತಲ್ಲ ನಮ್ಗೆ ಆಗ ಈಗ ಬರೀ ಕೆಲಸ ಕೆಲಸ ಅಂತ ಹೇಳಿ ಕೆಲಸದಲ್ಲಿಯೇ ನಾವು ನಮ್ಮ ಇದನ್ನ time ಅನ್ನ್ ಕಳಿತಾ ಇದ್ದೇವೆ ಆಗದ್ದು life ನಮ್ಗೆ ಈಗ ಸಿಗ್ಲಿಕ್ಕೆ ಸಾಧ್ಯಾ ಇಲ್ಲ ಅಹ್ ಯಾಕಂದ್ರೆ ಆಗದ್ದು ಎಷ್ಟು ಚಂದ ಇತ್ತು ಹೇಳ್ಬೇಕಂದ್ರೆ ಅಹ್ ನಮ್ಗೆ ತಿಂಡಿ ಎಲ್ಲ ಮನೆಗೆ ಮನೆಯಿಂದ ಮಾಡ್ಕೊಂಡು ಬರ್ತಾ ಇದ್ವಿ ಎಲ್ರು ಒಟ್ಟಾಗಿ ಕೂತಕೊಂಡು ತಿಂತಾ ಇದ್ವಿ tea time ಅಹ್ ತಿಂಡಿ time ಎಲ್ಲ ಇತ್ತು, ನಮ್ಗೆ break ಎಲ್ಲ ಇತ್ತು, lunch hour ಇತ್ತು, P.T ಎಲ್ಲ ಇತ್ತು ಆಗ ಎಷ್ಟು ಚಂದಾಗ್ತಿತ್ತು. ಈಗಾದರೆ ನಮ್ಗೆ ಸಿಕ್ತತ್ದ ಈಗ ನಮ್ಗೆ ಸಿಗುದುಸ ಇಲ್ಲ. ಮತ್ತೆ ನೋಡಿದ್ರೆ ಅಗಾ~ ಆಗೆಲ್ಲ ಎಷ್ಟು ಗಮ್ಮತ್ತಾಕ್ತಿತ್ತಲ್ಲ ಒಂದು P.T ಗೆ ಹೋಗ್ತೇವೆ ಅಂತ ಹೇಳಿದ್ರೆ P.T period ಅಂತ ಹೇಳಿದ್ ತಕ್ಷಣ ಹೋಗುದು ಎಷ್ಟು ಆಟ ಆಡಿ ಬರ್ತಾ ಇದ್ವಿ. Volleyball ಅಂತೆ Throwball ಅಂತೆ Basketball ಅಂತೆ ಅಂತ್ಹೇಳಿಕೊಂಡು ಎಷ್ಟು ಆಟಾಡ್ತಾ ಇದ್ವಿ ನಾವು ನೆನಪುಂಟ ನಿಂಗೆ ಅದೆಲ್ಲ ಎಷ್ಟು ಕಿತ್ತಡ್ತಾ ಇದ್ವಿ ಅಂತಿಲ್ಲ ಅಲ್ಲ ನಾವು. ಒಳ್ಳೆ ಆಗ್ತಿತ್ತು ಅಲ್ಲ ಮಾರಾಯ್ತಿ ಈಗ ಅದೆಲ್ಲ ನಮ್ಗೆ ನೆನ್ಸ್ಲಿಕ್ಕೆ ಸ ಆಗುದಿಲ್ಲ ಎಷ್ಟು ಅಹ್ ಈಗದ್ದೆಲ್ಲ friends ಸ ನಮ್ಗೆ ಎಲ್ಲ ಸ್ನೇಹಿತರುಸ ನಮ್ಮನ್ನ ತುಂಬ ಅಹ್ ಎಷ್ಟು ಬೇಕು ಅಷ್ಟರಲ್ಲೇ ಇದ್ದಾರೆ ಯಾರ್ಸ ಈಗ ನಮ್ಗೆ ಅದನ್ನೆಲ್ಲ ನೆನಪುಸ ಆಗುದಿಲ್ಲ. ಆಗ ಎಲ್ಲ ಎಷ್ಟು ಗಮ್ಮತ್ತಾಕ್ತ ಇತ್ತು ಈಗ ಈಗದ್ ಮಕ್ಕಳು ನೋಡ್ತೇವೆ ನೋಡಿದ್ರೆ ಯಾವಾಗಲು ನೋಡಿದ್ರುಸ phone ಅಲ್ಲೆ ಇರ್ತಾರೆ. ನಮ್ಗೆ ಆಗ ಶಾಲೆಗೇ ಹೋಗುದು homework ಮಾಡುದು ಅಹ್ ಮತ್ತೆ ಪ್~ ಪುನ ಮನೆಗೆ ಬ~ ಮನೆಗೆ ಬಂದು homework ಮಾಡುದೇ ಆಗ್ತದೆ. ಅಹ್ ಈಗ ಎಂತ ಈಗ ಬರೀ ಮಕ್ಕಳು mobile ಅಲ್ಲಿ ಬಿದ್ದಿರ್ತಾರೆ ಆಗ ನಮ್ಗೆ mobile ಮುಟ್ಲಿಕೆಸ ಸಮೇತ ಪುರ್ಸತ್ತಿರ್ಲಿಲ್ಲ. ಈಗ ಹಾಗೆ ಅಲ್ಲ ಅಲ ಈಗ ಎಷ್ಟು ಅಹ್ ಈಗ ಎಷ್ಟು ಈಗದ್ದು ಮಕ್ಕಳು ತುಂಬಾ mobile ಅಲ್ಲೆ ಇರ್ತಾರೆ. ಮತ್ತೆ ಈಗ ಎಲ್ಲ online class ಅದು ಇದು ಅಂತ ಹೇಳ್ಕೊಂಡ್ ಅದರಲ್ಲೆ ಬಿಡ್ತಾರೆ ನಮಗೆಲ್ಲ ಹಾಗೆ ಎಲ್ಲ ಎಂತ ಇರ್ಲಿಲ್ಲ ಅಲ್ಲ. ಎಷ್ಟು ಗಮ್ಮತ್ತಾಕ್ತಿತ್ತು ಈಗಿದ್ ಮಕ್ಕಳಿಗಾ ಅವ್ರು ಬರೀ online games ಅದು ಇದು ಅಂತ ಆಡ್ತೇವ outdoor games ಗೆ ಹೋಗುದೇ ಇಲ್ಲ ಅವ್ರು. ನಾವಾದ್ರೆ ಎಷ್ಟು ಆಟಾ ಆಡ್ತಾ ಇದ್ವಿ ಅಹ್ Kho Kho ಅಂತೆ ಅದ್ ಅಂತೆ ಇದ್ ಅಂತೆ ಎಷ್ಟೆಲ್ಲಾ ಆಟಾಡ್ತಿದ್ವಿ. ಎಷ್ಟು ಗಮ್ಮತ್ತಾಕ್ತಿತ್ತಲ್ವಾ. ಆಗದ್ದು ವಾರ್ಷಿಕೋತ್ಸವ ಎಲ್ಲ ನೋಡಿದ್ರೆ ಎಷ್ಟು ಗಮ್ಮತ್ತಾಕ್ತ ಇತ್ತಲ್ವ ಹೇಳ್ಬೇಕಂದ್ರೆ. ನಾವ್ ಎಲ್ಲ dance ಮಾಡುದಂತೆ last ಗೆ ಒಂದು ಎಂತ ಎಲ್ಲ dance ಆದ್ರು ಸಹ last ಗೆ ಒಂದು ಹುಲಿ ವೇಷ ಇರ್ತದೆಯೇ ಒಳ್ಳೆ ಗಮ್ಮತ್ತಾಕ್ತಿತ್ತು ಮಾತ್ರ. ಈಗದ್ದು ನಮ್ಗೆಲ್ಲ ಕುಣಿಲಿಕ್ಕೆ ಎಲ್ಲ ಕುಣಿಲಿಕ್ಕೆ ಸಹ ಇಲ್ಲಿ ಅಹ್ ಪುರ್ಸತ್ತೆ ಇರುದಿಲ್ಲ ನಮ್ಗೆ. ನಮ್ಮದು ಕೆಲಸದಲ್ಲಿಯೇ ನಾವ್ ಇರ್ತೇವೆ ಅಹ್ ಎಷ್ಟು ಗಮತ್ತಾಕ್ತ ಇತ್ತು ಹೇಳ್ಬೇಕಂದ್ರೆ.

ಹಾ ಏನ್ ಮಾಡ್ತಿದ್ದೀರ? ನಾನ್ ಸುಮ್ನೆ ಕುತ್ಕೊಂಡಿದೆನೆ ನೀವ್ ಏನ್ ಮಾಡ್ತಿದ್ದೀರ?

ಆಯ್ತಾ ಹಾ ಕೆಲ್ಸ ಆಯ್ತಾ ಆಗ್ತಾ ಉಂಟು ನಿಮ್ದ್ ಊಟ ಆಯ್ತಾ? ಹಾ ಊಟ ಆಯ್ತು ನಿಮ್ದಯ್ತಾ ಊಟ?

ಮಳೆ ಉಂಟಾ ಆಕಡೆ? ಆ ಇಲ್ಲ ಇವತ್ತು ಸಿಕ್ಕಾಪಟ್ಟೆ ಬಿಸ್ಲು ಮೊನ್ನೆ full ಮಳೆ ಇತ್ತು.

ನಿಮ್ಕಡೆನೂ ಇವತ್ತು ಬಿಸ್ಲಿದೆ ನಿನ್ನೆಯೆಲ್ಲ ಮಳೆ. ಆ ಹೌದಾ ಯಪ್ಪಾ.

ಒಂದ್ ದಿನ ಬಿಸ್ಲು, ಒಂದ್ ದಿನ ಮಳೆ ಬಂದ್ರೇ full ಶೀತ ಕೆಮ್ಮುಯೆಲ್ಲ start ಗತ್ತಲ್ಲಾ? ಹೌದು ಯಾರಿಗೂ ಉಷಾರಿರುದಿಲ್ಲ ಈಗ. ಆ ಹೌದು ಇಲ್ ನಂಗೆಸ ಶೀತ, ಕೆಮ್ಮ, ಜ್ವರ ಎಲ್ಲ start ಆಗಿದೆ.

ಅದು ಮೊನ್ನೆಯೆಲ್ಲಾ ತುಂಬಾ ಚಳಿ ಇತ್ತು, night ಲಾ ತುಂಬಾ ಚಳಿ ಇತ್ತು.

ಬೆಳಿಗ್ಗೆ ಬಿಸ್ಲಿರ್ತದೆ. ಹ್ಮ್ ಹೌದು ಒಂದಿನ ಬೆಳಿಗ್ಗೆ ಮಳೆಬಂದ್ರೆ night full ಉರಿಬರ್ತದೆ ಹಾಗೆ. ಹ್ಮ್ ಮೊನ್ನೆ ಮೊನ್ನೆಯೆಲ್ಲ ಗಾಳಿ ಮಳೆ. ಹೌದಾ ನಿಮ್ಕಡೆ? ಹಾ ನಮ್ಕಡೆನು ಸ ಇತ್ತು. ಹೌದ ಗಾಳಿ ಮಳೆ ಅದ್ಕೆ ಚಳಿ start ಆಗಿದೆ ಅನ್ಸುತ್ತೆ. ಹಾ ಹೌದಿರ್ಬೇಕು ಮತ್ತೇ ಊಟಕ್ಕೇನು? ಊಟಯೆಲ್ಲ ಆಯ್ತಾ? ಹಾ ಊಟಯೆಲ್ಲ ಆಯ್ತು. Okay ನಿಮ್ಗೀಗ ಮಳೆ ಉಂಟ ಅಲ್ಲಿ?